ಈದ್ ಒಂದ್ ಸೀರೆ ಅಂಗಡಿ ಐತಿ ಸೀರೆ ಅಂಗಡಿ ಒಳಗ್ ಒಬ್ರ ಇದ್ರಗ್ ಜೆಂಟ್ಸ್ ಮತ್ತ್ ಲೇಡೀಸ್ ಬಂದವರು ಸೀರೆ ತೋಕೋಳಕ್ ಪರ್ಚೆಸ್ ಮಾಡಕ್ಕತ್ತರ್. ಅದ್ರೊಳಗ್ ಮೇನ್ ಇರೋದದ್ರಂದ್ರೆ ನಾಕ್ ಕಾಲಂ ಅದ್ ಇದ್ರಗ.

ಇದು ಮೇನ್ ಇರೋದ್ ಮೆನ್ಸ್ ವೆರ್ ಇದ್ರೊಳಗ ಮೇನ್ ಏನ್ ಐತಂದ್ರೆ ಇದ್ರೊಳಗ ಇರೋದ್ ಪ್ಯಾಂಟ್ ಶರ್ಟ್ ಮತ್ತ ಬೆಲ್ಟ್ ಇದ್ರಗ್ ಮೇನ್ ಸಪ್ ಸಪ್ ಪಾರ್ಟ್ ಅದ್ವ್ ಪ್ಯಾಂಟ್ ಬೇರೆ ಶರ್ಟ್ ಬೇರೆ ಸಪ್ ಕ್ವಾಲಿಟಿ ಶೋ ರೂಮ್ ಇತ್ವ್ ಇದೇನಂದ್ರೆ--

ಇದು ಒಂದು ಫ ಫಂಕ್ಷನ್ ಹಾಲ್ ಇದಂಗ ಐತಿ ಇಲ್ಲೇ ಏನ್ ಐತಿ ಎಲ್ಲರ್ ಗಂಡ ಮಕ್ಕಳ್ ಹೆಣ್ಣ ಮಕ್ಕಳ್ ಅದರೇನೋ ಫಂಕ್ಷನ್ ನಡೆತಿರಬೇಕು ಅದ್ರ ಒಳಗ್ ಚಂದಾಗಿ ಮೊಡಿಂಮೆಂಟಪ್ ಕಾಣಕತ್ತತಿ ವೈಟ್ ಕಲರ್ ಪೈಂಟ್ ಒಳಗ್ ಹಾಕ್ಯಾರ ಮತ್ತ್--

ಇದ್ರೊಳಗ ಜಿಂಜರ್ ಮತ್ತೀವೆಲ್ಲಾ ಏನೇನ್ ಪ್ಲಾಂಟ್ಸ್ ಇರತ್ತವಲ್ಲಾ ಇದನ್ನ ನಾವ್ ಮಾರಕ್ ಅವ್ರ್ ಏನ್ ಮಾಡ್ ಇರತ್ತರ್ ಸಸಿ ಬಿಟ್ಟೀರತ್ತರ್ ಮಾರಕ್ ಪಬ್ಲಿಕ್ ಕೀಪ್ ಅಂತ ತೋಕೋಳಿಕಿದನ್ನ ಇದನ್ನ ಇರೋ ಮೇನ್ ಹೆಡ್ ದೋರ--.

ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲಾ ಮಾಡಿ ಸೆರೆಮನೆಗೆ ಇಟ್ಟಿರತ್ತರ್ ಅದನ್ನ.

ಇದು ಒಂದು ಸೂಪರ್ ಮಾರ್ಕೆಟ್ ಐತಿ ಇದ್ರೊಳಗ ಏನ್ ಐತ ಎಲ್ಲಾ ಸಾಮಾನ್ ಅವ್ ಬೂಸ್ಟ್ ಗೀಸ್ಟ್ ಅವೆಲ್ಲಾ ಕಿರಾಣಿ ಸಾಮಾನ್ ವಟ್ಟ ಡೈಲಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಎಲ್ಲಾ ಸೇಲ್ ಮಾಡೋದು ಬಿಟ್ಟಾರ್ ಅದನ್ನ.

ಪಾಳ ಬಿಲ್ಡಿಂಗ್ ಸೇಮ್ ಲೆವೆಲ್ ಅದ್ವ್ ಇದನ್ ಇದೇನಂದ್ರೆ ಯಾರರ್ ಗೊವೆರ್ಮೆಂಟ್ ದವರಿಗೆ ಮನಿ ಇರೋಂಗಿಲ್ಲಾ ಅಂತ ಈ ಬಿಲ್ಡಿಂಗ್ ಕಟ್ಟ್ಯಾರ್ ಇದನ್ನ.

ಫ್ಲವರ್ ಟೈಪ್ ಹಿಂದ್ ಕೆಳಗೆಲ್ಲಾ ಚಿತ್ರ ಮಾಡ್ಸಯರ್.

ಫಸ್ಟ್ ಹೇಳತೊಂಗ್ ಮಾಡ್ಸ ಈದ್ ಅನ್ಕೊಂತರ್ ಇದನೋ.

ಹುಡುಗ ಹುಡುಗಿ ಕುಂತರ್ ಹೊರಗ್ ಹೊಂಟರ್ ಡೆಲಿವರಿ ಬಾಯ್ ಅದ್ನ್ ಪಾರ್ಕಿಂಗ್ ಯದ್ಕ್ ಇಟ್ಟಿರತ್ತರೆ ಗಾಡಿ ಬಂದಿ ಗಾರ್ಡ್ ಪಾರ್ಕ್ ಮಾಡಿ ತಮ್ಮ ಪ್ಲೇಸ್ ಮೇಲ್ ಹೋಗಕ್.

ಈದ್ ಕೆ.ಟಿ.ಆರ್. ಪಾರ್ಕ್ ಅಂತ ಐತಿ ಇಲ್ಲಿ ಪಾರ್ಕ್ ಒಳಗ್ ಎಲ್ಲಾ ವೆಲ್ಕಮ್ ಅಂತ ಮಾಡರ್ ಒಬ್ರ ಒಬ್ರು ಕುಂತರ್ ಇಲ್ಲಿ ಇಲ್ಲೆಲ್ಲಾ ವೆಲ್ಕಮ್ ಮಾಡ್ ಕತ್ತರ್ ಸೈಡಿಗಿಲ್ಲಿ ಟಿಕೆಟ್ ಇದೆಲ್ಲಾ ತಕೊಳೋದೈತಿ.

ಎಲ್ಲಾ ಪಬ್ಲಿಕ್ ಮಂದಿ ಗಾಡಿ ಪಾರ್ಕಿಂಗ್ ಮಾಡರ್ ಮತ್ತ್ ಎರಡ್ ಆಟೋ ಅದವ್ ಪಬ್ಲಿಕ್ ಇನ್ನ ಚಲೋ ಕೊಡಂಗ್ ಮಾಡರ್.